ಹ ಮತ್ತು ಒಂದು ಟೇಬಲ್ ಅದ.

ಮತ್ತು ಅಲ್ಲಿ ಅರ್ಶಿಣ ಬಣ್ಣದ ಒಂದು ರಿಕ್ಷಾ ಆಟೋವಿದೆ.

ಅಲ್ಲಿ ಎರಡು ಡೀಸೆಲ್ ಮಿಷಿನ್ ಗಳಿವೆ.

ಅಲ್ಲಿ ಒಂದು ಬ್ಯಾನರ್ ಅದ ಅದ --

ಇದರ್ ಮ್ಯಾಲ್ ಹೆಸರು ಶ್ರೀ ಬಸವಲಿಂಗ ಇಂಜಿನಿಯರಿಂಗ್ ಕಂಪನಿ .

ಒಂದ್ರು ಕೆಳಗ್ ಒಂದು ಜಮಾಸಿಂದ ಅವ.

ಅಂದರೆ ಮೂರು ಗಂಡಸರು ಮತ್ತು ಎರಡು ಹೆಂಗಸರು ಮತ್ತು ಒಂದು ಹಿಂದ್ ಅದರ.

ಅಲ್ಲಿ ಒಂದು ಬೆಡ್ಡು ಎರಡು ತೆಲುಗುಂಬಿಗಳು ಅವಾ--

ಮತ್ತು ಅಲ್ಲಿ ಒಂದು ಟೆಲಿಫೋನ್ ಅದ.

ಇದು ಒಂದು ದೊಡ್ಡು ದೇವಾಲಯ ಆದ.

ಪಾ- ಮತ್ತು ಐದು ಆರೆಂಜ್ ಬಣ್ಣದ ಚೇರು ಗಳವ.

ಮತ್ತು ಅಲ್ಲಿ ಬನಿಯಾನು ಬೀ ಅವ.

ಇದು ಒಂದು ಹೋಟೆಲ್ ಬಿಲ್ಡಿಂಗ್ ಅದ. ಅದ--

ಅದರ ಹೆಸರೆಂದರೆ ಹೋಟೆಲ್ ಶಿವ ಇಂಟರ್ನ್ಯಾಷನಲ್ .

ಆ ಚೇರ್ ಎಂದರೆ ಮದುಮಗ ಮತ್ತು ಮದುಮಗಳು ಕೂಡುವ ಚೇರ್ .

ಅದಾವ್ ಮತ್ತ್ ಅದರ ಹತ್ತಿರ ನೆಲ್ಲಿ ಕೊತ್ತಂಬರಿ ಅದ.

ಇಲ್ಲಿ ಐದು ಟು ವೀಲರ್ ಗಾಡಿಗಳು ನಿಂತಿವೆ.

ಕಂಪೌಂಡಿನ ಒಳಗಡೆ ಶೋಕಿಯ ಗಿಡಗಳು ಅವ.

ಮತ್ತು ಅಲ್ಲಿ ಟು ವಿಲರ್ ಗಳು ಮತ್ತಲ್ಲಿ ಮನುಷ್ಯರು ನುಬಿ ಅವ.

ಇದು ಒಂದು ಎಮರ್ಜೆನ್ಸಿ ಪೆಟ್ರೋಲ್ ಪಂಪ್ .

ಅಲ್ಲಿ ಎರಡು ಆಕ್ಟಿವ ಮತ್ತು ಎರಡು ಹೀರೋ ಹೋಂಡಾ ಗಾಡಿಗಳಿವೆ.

ಅದರ ರೋಡಿ ನ ಮೇಲೆ ಇನ್ನೊಂದು ಗಾಡಿ ಗಾ--

ಟಿಪ್ಪರ್ ನ-ಟಿಪ್ಪರ ಲ್ಲಿ ಒಬ್ಬ ಮನುಷ್ಯದನ ಮತ್ತು ಒಂದು ಟೇಬಲ್ ಅದ.

ಇದು ಒಂದು ಮೆಡಿಕಲ್ ಇದೆ

ಮತ್ತು ಎರಡು ಗ್ಲಾಸ್ ಗಳು ಇ--

ಒಂದು ಅಲ್ಲಿ ವೈಟ್ ಕಲರ್ ಕಾಣುಸ್ತಿದೆ ಇ--

ಇಲ್ಲಿ ಎರಡು ಪರದೆಗಳು ಕಾಣಿಸ್ತವೆ ಅಲ್ಲಿ --

ಅಲ್ಲಿ ನಾಲ್ಕು ಶಟರ್ ಗಳು ಕ್ಲೋಸ್ ಆಗಿದ್ದಾವೆ.

ಇಲ್ಲಿ ಮೂರು ಹುಡುಗರು ಮತ್ತು ಒಂದು ಹುಡುಗಿಯ ಚಿತ್ರವಿದೆ.

ಮತ್ತು ಅಲ್ಲಿ ಕಬ್ಬಿಣದ ಬೌಂಡ್ರಿ ಪೈಪ್ ಗಳನ್ನು ಕಾಣಿಸ್ತಾ ಇದಾವೆ.

ಇದು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಡ ಕಾಣಿಸ್ತಾ ಇದೆ.